ಅಲ್ಲಿ ಚೆನ್ನಾಗಿರುತ್ತೆ ಯಾವಾಗ್ ಬೇಕಾದ್ರು ಅಡ್ಡಾಡುದಿಲ್ಲ ಪರ್ಕಗಳಲ್ಲಿ ಅದಕ್ಕೆ ಹೋಗಿ ವಾಕಿಂಗ್ ಮಾಡ್ತಾರೆ. ಅಜ್ಜಂದಿರಿಗೂ--

ಆಹ್ಹ್ ಮಾಡುತ್ತಾರೆ ಈ ಕಾರ್ಯಕ್ರಮಗಳು ಯಶಸ್ವಿಯಾದ್ರೆ ಬಹಳ ತುಂಬಾ ಕಾರ್ಯಕ್ರಮಗಳು ನಡೆಯುತ್ತವೆ.

ಬೆಟ್ಟ ಮೇಲೆ ಕುಳಿತುಕೊಂಡು ಸಂಜೆ ಹೊತ್ತು ಸನ್ ರೈಸ್ ಯಾವಾಗ ಆಗುತ್ತೆ ಅಂತ ಕಾಯ್ಕೊಂಥ ಕುಳ್ತರೇ .